ಇದು ಒಂದು ಪಾರ್ಕ್ ಆ ಪಾರ್ಕಲ್ಲಿ ಮಕ್ಕ್ಳು ಜಾರುಬಂಡಿ ಆಡ್ತಾ ಇದ್ದಾರೆ ಸುತ್ತ ಎಲ್ಲ ಗ್ರೀನ್ ಕಾಣ್ಸ್ತಾಇದೆ .

ಅದರ ಬಗ್ಗೆ ಎಕ್ಸಪ್ಲೈನ್ ಮಾಡ್ತಾ ಇದ್ರೆ ಕೆಲವೊಬ್ರು ಕ್ವೆಷನ್ ಮಾಡ್ತಾ ಇದಾರೆ.

ಇದು ಒಂದು ದೇವಸ್ಥಾನ ಇದು ಕಲ್ಲಿ ಕಲ್ಲಿಲಿದ್ದ ಕಟ್ಟಡ ಕಟ್ಟಿದ ಹಂಗೆ ಕಾಣ್ಸ್ತಾ ಇದೆ ಇದು ಮುಂದೆ ಒಂದು --

ಇದು ಮೈನ್ ರೋಡಲ್ಲೆ ಅ ಇದ್ದಂಗೆ ಕಾಣ್ಸ್ತಾ ಇದೆ .

ಇದು ಹಂಪಿನಲಿ ಒಂದು ಪ್ಲೇಸ್ ತರ ಕಾಣಿಸ್ತ ಇದೆ ಅಂದ್ರೆ --

ಒಂದು ಬಾವಿಗೆ ಸ್ಟೆಪ್ಸಿ ಡೌನ್ ನಲ್ಲಿ ಹೋಗ್ತ ಹೋಗ್ತ ಸ್ಟೆಪ್ಸ್ ತರ ಕಾಣ್ಸ್ತಾ ಇದೆ .

ಇದು ಒಂದು ಕ್ರಿಸ್ಚಿಯನ್ಸ್ ಚರ್ಚ್ ಇದ್ರಲ್ಲಿ ಕೆಲವೊಬ್ರು ಎಲ್ಲೊ ಫಾದರ್ಸ್ ಡೈರಿ .